ಹಾಗೆ ವಾಹನಗಳನ್ನು ತೊಳೆಯಲು ಸ್ವಚ್ಛವಾಗಿ ಕಾಣಲು ಬರುತ್ತಾರೆ.

ಕೆಲಸಗಳನ್ನು ಇಲ್ಲಿ ಕೈಗೊಂಡಿದ್ದ್ದಾರೆ ಹಾಗೆ ಬೇರೆ ಬೇರೆ ತರದ ಮರಗಳು ಇಲ್ಲಿ ಇವೆ.

ಹಾಗೆ ಇಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಕ್ರಿಕೆಟ್ ಅಭ್ಯಾಸವನ್ನು ಮಾಡಲು ತಮ್ಮ ಪಾಲಕರ --

ಆ ದೀಪಗಳಿಂದ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಈ ಚಿತ್ರವನ್ನು ನೋಡಲು ಹಲವಾರು ಜನರು ಬರುತ್ತಾರೆ.

ಪ್ರವಾಸಿಗರು ಇಲ್ಲಿ ತುಂಬಾ ಜಾಗ ಈ ಜಾಗಕ್ಕೆ ತುಂಬಾ ಬರುತ್ತಾರೆ.

ಅದೇ ರೀತಿ ಇಲ್ಲಿ ಬೇರೆ ಬೇರೆ ತರದ ಜನರು ತಮ್ಮ ಊರಿಗೆ ಹೋಗಲು ರೈಲ್ವೆ ರೈಲಿ ಗೆ ಕಾಯುತ್ತಿದ್ದಾರೆ.

ಹಾಗೆಯೇ ಈ ಕಟ್ಟಡವನ್ನು ಕಟ್ಟಲು ಬಹಳ ಜನರು ಅಹ್‌ ತುಂಬಾ ಪ್ರಯತ್ನವನ್ನು ಮಾಡಿದ್ದಾರೆ.

ಮೀನುಗಾರರು ದೋಣಿಯಲ್ಲಿ''ಹೋಗಿ ಬೇರೆ ಬೇರೆ ತರದ ಮೀನುಗಳನ್ನು --

ಈ ಸುತ್ತ ಮುತ್ತಲು ಒಂದು ಕಟ್ಟಡಗಳನ್ನು ಹೊಂದಿದೆ ಅದೇ ರೀತಿ ತೆಂಗಿನ ಮರಗಳನ್ನು ಹೊಂದಿದೆ.

ಅದಕ್ಕ್ಕೆ ತುಂಬಾ ಸುಂದರವಾಗಿ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಗ್ರಂಥಾಲಯಕ್ಕೆ ಬರುತ್ತಾರೆ ಹಾಗೆ ಇಲ್ಲಿ ಬೇರೆ ಬೇರೆ ತರದ --

ಐದಾರು ವ್ಯಕ್ತಿಗಳು ಹೋಗಿ ಹೋಟೆಲ್ಗೆ ಹೋಗಿ ಒಳ್ಳೆ ಆಹಾರ ಸೇವಿಸುತ್ತಾರೆ.

ಇವರು ಪುರುಷರು ಪುರುಷರ ಆಹ್ಹ್ ಪುರುಷರ ಬಟ್ಟೆ ಇಲ್ಲಿ ಹೊಂದಿದೆ ಬಹಳ ತುಂಬಾ ಚೆನ್ನಾಗಿ ಹೊಂದಿ --

ಈ ಚಿತ್ರದಲ್ಲಿ ಒಂದು ಹಾಗಲಕಾಯಿ ಅನ್ನು ನೋಡಬಹುದು ಹಾಗಲಕಾಯಿ ಬಳ್ಳಿಯನ್ನು ನೋಡಬಹುದು ಹಾಗೆ ಇದು ತುಂಬಾ ಕಹಿಯಾದ --

ಹಾಗೆಯೆ ಅಕ್ಕ ಪಕ್ಕ ಸಣ್ಣ ಸಣ್ಣ ಹಳ್ಳಗಳನ್ನು ನೋಡಬಹುದು ಹಾಗೆ ಬೇರೆ ಬೇರೆ ತರದ ಮರಗಳನ್ನು ನಾವು ಇಲ್ಲಿ ನೋಡಿ ಆನಂದಿಸಬಹುದು.

ಈ ಒಂದು ದ್ರಶ್ಯದಲ್ಲಿ ಹಲವಾರು ಅಂಗಡಿಗಳನ್ನು ನೋಡಬಹುದು.

ಈ ಒಂದು ದ್ರಶ್ಯದಲ್ಲಿ ಬಹಳ ಸುಂದರವಾದ ಒಂದು ದೇವರ ದೇವರನ್ನು ದೇವರ --

ಅಲಂಕರಿಸದ್ದರೆ ಹಾಗೆ ತುಂಬಾ ಚೆನ್ನಾಗಿ ಪೂಜೆಯನ್ನು ಮಾಡಿದ್ದಾರೆ ಅದರ ಮುಂಭಾಗ ಒಂದು ಸಣ್ಣವಾದ ದೇವರ ಮೂರ್ತಿ --

ಈ ಒಂದು ದ್ರಶ್ಯದಲ್ಲಿ ಮಹಿಳೆಯರು ಮಹಿಳೆಯರ ಬಟ್ಟೆ ಅಂಗಡಿ ಹಾಗೆ ಮಹಿಳೆಯರಿಗೆ ಎಷ್ಟು ಬಟ್ಟೆ ಇದ್ದರು ಸಾಲದು.

ಅವರು ಪದೇ ಪದೇ ಬಟ್ಟೆ ಅಂಗಡಿಗೆ ಬಂದು --

ಬಟ್ಟೆಯನ್ನು ಖರೀದಿಸಿ ಕೊಂಡು ಹೋಗುತ್ತಾರೆ ಇಲ್ಲಿ ಬಹಳ ಸುಂದರವಾಗಿ ಬಟ್ಟೆಯನ್ನು ತೋರಿಸು ತೋರಿಸುತ್ತಾರೆ.

ಬಂದಿವೆ ಇಲ್ಲಿ ಬಹಳ ಬಹಳ ಸುಂದರವಾದ ಪಕ್ಷಿಗಳು ನೋಡಬಹುದು.